ನಂತರ ಡೈರಿ ಹೂವ ಇದೆ ಒಂದು ಪರ್ಪಲ್ ಕಲರ್ ಹೂವಿದೆ ಹಿಂದಗಡೆ ನೀಲಿ ಬಿಳಿ ಕಲರಿಂದು ಹಿಂದೆಗದೆ ಬ್ಯಾಕ್ಗ್ರೌಂಡ್ ಇದೆ .

ಒಂದ್ ಎರಡು ಕಿಟಕಿ ಕಾಣ್ತಾಯಿದಾವೆ ಒಂದ್ ಆರ್ ಎಳ್ ಕಿಟಕಿ ಕಾಣ್ತಾಯಿದಾವೆ ಮೂರ್ನಾಕು ಜನ ಕಾಣ್ತಾಯಿದಾರೆ ಆಮೇಲೆ ಮೊದ ಕಣ್ತೈತಿ ಮೊಸ್ಲಿ ಯಾವುದೋ ಹಿಂದಿನ ಕಾಲದ್ದು ಹಾಸ್ಪಿಟಲ್ ತರ ಕಾಣ್ತೈತೆ.

ರೆಡ್ ಕಲರ್-ರ್ ಮಾಸ್ಕ ಇದೆ ಆಮೇಲೆ ಬಲ್ಬ್ಸ್ ಇದೆ.